ಇದರಲ್ಲಿ ಎರಡು ಕಾ ಕಾಫಿಯ ಕಪ್ಪು ಕಾಣ್ಸ್ತ ಇದೆ ಇದರಲ್ಲಿ ಕಾಫಿಯ --

ಇದು ಒಂದು ಬೊಫೆ ಆಗಿದೆ ಇದರಲ್ಲಿ ಹಲವಾರು ಪ್ಲೇಟುಗಳು --

ಹಲವಾರು ಗಿಡ ಮರಗಳು ಕಾಣ್ತಾ ಇದೆ ಆಕಾಶವು ಕಾಣ್ತಾ ಇದೆ.

ಇದರಲ್ಲಿ ಎರಡು ಜಾಗ ದಾರಿ ಕಾಣಿಸ್ತಾ ಇದೆ ಕೆಳಗಡೆ ಮೆಟ್ಟಿಲು ಕಾಣಿಸ್ತಾ ಇದೆ ಅದ್ರ ಮೇಲೆ --

ಬಿಲ್ಡಿಂಗ್ ಗಳು ಇದೆ. ಮೇಲೆ ಆಕಾಶವು ಕಾಣ್ತಾ ಇದೆ.

ಬೇರೆ ಬೇರೆ ಬಣ್ಣದ ಬಾಲ್ ಇದೆ.

ಇದು ಇಲ್ಲಿರುವ ಕಾಣಿಸ್ತಾ ಇದೆ ಇದರಲ್ಲಿ ಹಲವು ಬಾಗಳಿಗಳು ತೆರೆದಿವೆ --

ಮೇಲ್ಗಡೆ ಆಕಾಶ ಕಾಣ್ತಾ ಇದೆ ಸಂಸ್ಥೆಯ ಮೇಲೆ --

ಈ ಇದರಲ್ಲಿ ಒಂದು ದೊಡ್ಡವಾದ ಸಮಸ್ಥೆ ನಿರ್ಮಾಣವಾಗ್ತಾಯಿದೆ.

ಸಾಮಾನುಗಳು ಇಟ್ಟಿದೆ ರಸ್ತೆಯು ಕಾಣುತ್ತಲಿದೆ ಆಕಾಶ ಕಾಣ್ತಾ ಇದೆ.

ಮೆಟ್ಟಿಲು ಕಾಣಿಸುತ್ತಿದೆ ಪಕ್ಕದಲ್ಲಿ ಎರಡು ಜನ ನಿಂತಿದೆ ಒಂದು --

ಎಸ್ ಬಿ ಐ ಎಟಿಎಂ ನಿಂದ ಹೊರಗಡೆ ಬರ್ತಾ ಇದೆ. ಕೈ ಅಲ್ಲಿ ಅಹ್ --

ಅಹ್ ಟೇಬಲ್ ಮೇಲೆ ಇಟ್ಟಿದ್ದೆ ಕಪ್ಪು ಬಣ್ಣದ ಪಾತ್ರೆ ಇದೆ.

ಎರಡು ಶಿಕ್ಷರು ನಿಂತಿ ಮಕ್ಕಳನ್ನು ನೋಡ್ತಾ ಇದ್ದಾರೆ .

ಮೆಟ್ಟಿಲು ಕಾಣ್ತಾ ಇದೆ ಅಕ್ಕ ಪಕ್ಕದಲ್ಲಿ ಕಿಟಕಿ ಇದೆ .

ಇದರಲ್ಲಿ ಒಂದು ಸೇತುವೆ ಕಾಣ್ತಾ ಇದೆ ಸೇತುವೆಯ ಕೆಲಸ ನಡೀತಾ ಇದೆ ಆರಂಬವಾಗ್ತಾ ಇದೆ.

ಬಟ್ಟೆ ಅಂಗಡಿ ಆಗಿದೆ ಅದರ ಮೇಲೆ ಬಿ.ಎ.ಸಿ --

ಚಿತ್ರವಾಗಿದೆ ಇದರಲ್ಲಿ ಹಲವಾರು ಕುರ್ಚಿಗಳು ಮೇಜುಗಳು ಇಟ್ಟಿದ್ದಾರೆ ಅಕ್ಕ ಪಕ್ಕದಲ್ಲಿ ಸುಮಾರು --

ಪುಸ್ತಕಗಳು ಇಟ್ಟಿದ್ದಾರೆ. ದೂರದಲ್ಲಿ ಕಿಟಕಿ ಕಾಣ್ತಾ ಇದೆ.

ಇದರಲ್ಲಿ ಜಿಮ್ ಅಲ್ಲಿ ಇರುವ ಮಷಿನ್ ಗಳು ಕಾಣ್ತಾ ಇದೆ.-

ಮುಂದುಗಡೆ ಹ್ಯಾಷ್ ಕೆ ಎ ಅಂತ ಬರೆದಿದೆ.

ಅದರ ಮುಂಚೆ ಗೇಟ್ ಫೋರ್ ಅಂತ ಬರೆದ ಒಂದು ದೊಡ್ಡವಾದ --

ಗೇಟ್ ಇದೆ ಮೇಲ್ಗಡೆ ಆಕಾಶ ಕಾಣ್ತಾ ಇದೆ.